ಅಕಾಡಮಿಯ ಬೋರ್ಡಿನಲ್ಲಿ ಶೈನ್ ಇಂಗ್ಲೀಷ್ ಅಕಾಡೆಮಿ ಎಂದು ಬರೆಯಲಾಗಿದೆ.

ಕಟ್ಟಡ ಹೊರಗಡೆ ಕೆಲವು ಬೈಸಿಕಲ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ಹಿನ್ನಲೆಯಲ್ಲಿ ಮರಗಳು ಮತ್ತು ಹುಲ್ಲು ಕಾಣಬಹುದು.

ಸೀಲಿಂಗ್ ಫ್ಯಾನ್ ಗಳು ಮತ್ತು ಲೈಟ್ ಗಳನ್ನು ಗಮನಿಸಬಹುದು.

ಚಿತ್ರವೂ ಬಣ್ಣ ಬಣ್ಣದ ಅಲಂಕರಗಳುಳ್ಳ ರಥವನ್ನು ಮತ್ತು ಅದನ್ನು ಹಿಂಬಲಿಸುತ್ತಿರುವ ಸಂಗೀತಗಾರನ್ನು ಗುಂಪನ್ನು ತೋರಿಸುತ್ತದೆ.

ಮತ್ತು ಅವರ ನೊಂದಿಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಅದರ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಕತ್ತಲೆಯ ರಾತಿಯಲ್ಲಿ ಪಟ್ಟಣದ ನೋಟ ಕಟ್ಟಡಗಳು ಮತ್ತು ದೀಪ ಗೋಚರಿಸುತ್ತವೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯ ಒಳಾಂಗಣ ಚಿತ್ರವನ್ನು ಕಾಣು ಬರ್ತಾ ಇದೆ.

ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹೊರಭಾಗು ಮತ್ತು ಕೆಂಪು ಶಿಲುಬೆ ಹೊಂದಿರುವ ಚರ್ಚನ್ನು ಗೋಚರಿಸುತ್ತದೆ.

ಈ ಚಿತ್ರವು ಗ್ಯಾರೇಜ್ ಮತ್ತು ವಾಹನ ದುರಸ್ತಿ ಮಾಡುವ ಸ್ಥಳದಂತೆ ಕಾಣುತ್ತದೆ.

ಇಲ್ಲಿ ಕಂಬಗಳಿಗೆ ನೀಲಿ ಮತ್ತು ಬಿಳಿ ಬಣ್ಣವನ್ನು ಹಚ್ಚಿದಾಯಿದೆ.

ಮುಂಭಾಗದಲ್ಲಿ ಸರೋವರದ ಅಂಚಿನಲ್ಲಿ ಸ್ವಲ್ಪ ಸಸ್ಯವರ್ಗವನ್ನು ಕಾಣಬೋದು.

ಕಟ್ಟಡದ ಪ್ರವೇಶ ದ್ವಾರವು ಹೂವಿನ ಅಲಂಕಾರ ಮತ್ತು ಕೆಂಪು ಕಂಬಳಿಯಿಂದ ಅಲಂಕರಿಸಲಾಗಿದೆ.

ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಎಣಿಯ ಮೇಲೆ ಕೆಲಸ ಮಾಡುತ್ತಿದ್ದಾನೆ.

ಗೋಡೆಯು ಹಳೆಯದಾಗಿದೆ ಮತ್ತು ಕೆಲವು ಕಡೆಗಳಲ್ಲಿ ಹಾನಿಯಾಗಿದೆ.

ಹಿನ್ನೆಲೆಯಲ್ಲಿ ಕಲಾಕ್ರುತಿಗಳು ಮತ್ತು ಪ್ರದರ್ಶನಗಳೊಂದಿಗೆ ಜನರು ಓಡಾಡುತ್ತಿರುವುದು ಗೋಚರಿಸುತ್ತದೆ.

ಈ ಮೇಲಿನಂತೆ ನಿಮಗೆ ಒಂದು ಬಸ್ ನಿಲ್ದಾಣ ಕಾಣ ಬರ್ತಾ ಇದೆ.

ಅದು ಕೆಂಪು ಇಟ್ಟಿಗೆ ಮತ್ತು ಬಿಳಿ ಬಣ್ಣದಿಂದ ಮಾಡಲ್ಪಟ್ಟಿದೆ.

ಚಿತ್ರವು ಹೋಟೆಲ್ ರಸ್ತೆಯ ಬದಿಯಲ್ಲಿ ನೆಲೆಗೊಂಡಿದೆ.

ಕಟ್ಟಡವು ಗಾಜು ಮತ್ತು ಕಾಂಕ್ರೇಟೆ ನಿಂದ ಮಾಡಲ್ಪಟ್ಟಿದೆ.

ಕಾಣುವ ಚಿತ್ರವು ಒಂದು ಫೋಟೋ ಸ್ಟೂಡಿಯೋದು ಒಳಗಿನ ನೋಟವನ್ನು ತೋರಿಸುತ್ತದೆ.

ಗೋಡೆಗಳ ಮೇಲೆ ವಿವಿಧ ಭಾವಚಿತ್ರಗಳು ಮತ್ತು ಕ್ಯಾಲೆಂಡರ್ ಗಳನ್ನು ಕಾಣಬೋದು.

ಅಂಗಡಿಯ ಒಳಾಂಗಣದಲ್ಲಿ ಹಾರ್ಡ್ವೇರ್ ಸಾಮಾನುಗಳು ಪೈಂಟ್ ಗಳು ಬ್ರಷ್ ಗಳು ಕಾಣು ಬರ್ತಾ ಇವೆ.

ಮತ್ತು ಇದರ ಸುತ್ತಮುತ್ತಲು ಗಿಡ ಮರಗಳಿವೆ.

ಚಿತ್ರದಲ್ಲಿ ಕೆಲವು ಉಡುಪುಗಳನ್ನು ಧರಿಸಿರುವ ಗೊಂಬೆಗಳನ್ನು ಕಾಣಬಹುದು.

ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಮತ್ತು ವಾಹನಗಳು ಸಂಚರಿಸುತ್ತವೆ.

ಫಿರ್ಕೀ ಕಾರ್ಟ್ ಎಂದು ಕರಿಯಲ್ಪಡುವ ಮನೋರಂಜನ ಸ್ಥಳವನ್ನು ತೋರಿಸುತ್ತದೆ.

ಅದರ ಮೇಲೆ ಭಾಗಿನಿ ಶಾಲಿನಿ ಮೆಮೊರಿಯಲ್ ಹಾಸ್ಟೆಲ್ ಎಂದು ಬರೆಯಲಾಗಿದೆ.

ಅಧ್ಯಯನ ಅಥವಾ ಓದುವ ವಾತಾವರಣವನ್ನು ಹೊಂದಿದೆ.

ಛಾವಣಿಯಿಂದ ಸೀಲಿಂಗ್ ಪ್ಯಾನ್ ಗಳು ತೂಗುಹಾಕಲಾಗಿದೆ.

ಇದು ಪ್ರಾಥನೆ ಸಭೆ ಅಥವಾ ಧಾರ್ಮಿಕ ಸಮಾರಂಭದಂತೆ ಕಾಣುತ್ತದೆ.

ವ್ಯಕ್ತಿಯು ಬೂದು ಬಣ್ಣದ ಟೀ ಶರ್ಟ್ ಮತ್ತು ನೀಲಿ ಶೋರ್ಟ್ಸ್ ಧರಿಸಿದ್ದಾನೆ.

ಮತ್ತು ಕುತ್ತಿಗೆಯ ಹೆಡ್ಫೋನ್ ಗಳನ್ನು ಹಾಕಿಕೊಂಡಿದ್ದಾನೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯು ಚಿತ್ರವನ್ನು ಕಾಣು ಬರ್ತಾ ಇದೆ.

ಮತ್ತು ಅದರ ಕೆಳಗೆ ಅವರ ನೋಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಇಲ್ಲಿ ನಮಗೆ ಒಂದು ಅಂಗಡಿಯ ಬೋರ್ಡ್ ಅನ್ನು ಕಾಣ್ತಾ ಇದೆ.

ಹುದ್ದ ಬುಕ್ ಸೆಂಟರ್ ಮತ್ತು ಜನರಲ್ ಸ್ಟೋರ್ ಎಂದು ಬೋರ್ಡಿನ ಮೇಲೆ ಅವರ ದೂರವಾಣಿಯ ಸಂಖ್ಯೆಯನ್ನು ನಮೂದಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ದೇವಾಲಯವನ್ನು ಕಾಣುತ್ತದೆ ಈ--

ಚಿತ್ರವು ಕೆಲವು ಪ್ರಯಾಣಿಕರು ಸಾರಿಗೆ ಬಸ್ಸಿಗೆ ಹತ್ತುವುದನ್ನುಮತ್ತು ಇಳಿಯುವುದನ್ನು ತೋರಿಸುತ್ತದೆ.

ಈ ಮೇಲಿನಂತೆ ನಮಗೆ ಒಂದು ಮಾರ್ಟಿ ನ ಒಳಾಂಗಣವನ್ನು ಕಾಣು ಬರ್ತಾ ಇದೆ.

ಈ ಮೇಲಿನಂತೆ ನಮಗೆ ಒಂದು ಕಾಲೇಜಿನ ಕೋಣೆಯ ಚಿತ್ರವನ್ನು ಕಾಣಬರ್ತಾ ಇದೆ.